ಮತ್ತೆ ಹಿಂದುಗಡೆ ಹಸಿರು ಬಣ್ಣದಿಂದ ಏನೋ ಬರ್ದಿರುವುದನ್ನು ನೋಡಬಹುದು.

ಮತ್ತು ದೊಡ್ಡದಾದ ಇಂಡು ಇದೆ ಎಂದು ಹೇಳಬಹುದು.

ಮತ್ತು ಇದರ ಸುತ್ತಮುತ್ತಲು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಅನ್ನು ಕಾಣಬಹುದು.

ಮತ್ತು ಸ್ವಲ್ಪ ದೂರದಲ್ಲಿ ದೊಡ್ಡ ದೊಡ್ಡ ಊರುಗಳನ್ನು ಕಾಣಬಹುದು.

ಮತ್ತು ಮೂತಿಗಳಿಗೆ ಇದು ತುಂಬಾ ಸ್ಮರವಾದ ಹೂವಿನ ಅಲಂಕಾರ ಮಾಡಿದ್ದಾರೆ.

ಮತ್ತು ಈ ರೆಸ್ಟೋರೆಂಟ್ ಮೇಲ್ಚಾವಣಿ ರೆಡ್ ಬಣ್ಣದಲ್ಲಿದೆ ಮತ್ತು ಗುಡಿಸಲು ಕೂಡ ಇದೆ.

ಮತ್ತ್ ಇದೊಂದು ಸೆಕೆಂಡ್ ಫ್ಲೋರ್ ನಲ್ಲಿ ಇರುದಂಗ ಕಾಣಬಹುದು.

ಹತಿರೋ ಒಬ್ಬ ವ್ಯಕ್ತಿ ತಾಳಪ್ರಮೇಣ ಕುಳ್ಳಿತುಕೊಂಡು ತಕ್ಕಡಿ ಹೊಲಿಗೆಯಲ್ಲಿ ತೂಗ್ ಹಾಗ್ ತಿರುವುದನ್ನು ಕಾಣಬೋದು ಮತ್ತು ಇಲ್ಲಿ ಎರಡ್ ಬೈಕ್ ಕೂಡ ಇರುವುದನ್ನು ನೋಡಬಹುದು ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಮತ್ತು ಈ ಗ್ರೌಂಡ್ ನೀಲಿ ಬಣ್ಣವನ್ನು ಹೊಂದಿದೆ.

ಮತ್ತು ಇದು ತುಂಬಾ ಡಿಸೈನ್ ನನ್ನು ಹೊಂದಿದೆ ಮತ್ತು ಇದು ಸಹ ನೋಡಲೂ ಬಹಳ ಸುಂದರವಾಗಿದೆ.

ಬೋಟಿನಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ.

ಮತ್ತು ಈ ಬೋಟಿಗೆ ಬಣ್ಣ ಹಚ್ಚಿತಿರುವುದನ್ನು ಕಾಣಬಹುದು.

ಇದು ಒಂದು ಎಲೆಕ್ಟ್ರಿಕಲ್ ಅಂಗಡಿ ಆಗಿದೆ ಈ ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿ ಹಲವು ಗ್ರಾಹಕರು ಕುಳಿತುಕೊಂಡಿರುವುದನ್ನು ಕಾಣಬಹುದು.

ಮತ್ತು ಒಂದು ಎರಡು ರೀತಿಯ ಫ್ಯಾನ್ ಅನ್ನು ಕಾಣಬಹುದು.